ಹಾಗೆ ಆ ದೇವಸ್ಥಾನದ ಬಲ ಪ ಬಲ ಆ-- ಜಾಗದಲ್ಲಿ ಒಂದು ನೀರಿನ ಟ್ಯಾಂಕ್ ದೊಡ್ಡದಾದ ನೀರಿನ ಟ್ಯಾಂಕ್ ಇದೆ.

ಇದು ಕಟಿಂಗ್ ಮತ್ತು ಸ್ಟೈಲಿಶ್ ಬಾರ್ಬರ್ ಶಾಪ್ ಆಗಿರುತ್ತದೆ ಇಲ್ಲಿ ಆ-ತಲೆ ಕೊದಲನ್ನು ಕತ್ತರಿಸಿಕೊಳ್ಳಲು ಗಂಡಸರೆಲ್ಲ ಬರುತ್ತಾರೆ ಮತ್ತು ವಿವಿಧ ರೀತಿಯ ಡಿಸೈನ್ಗಳ ಹೇರ್ ಸ್ಟೈಲ್ ಗಳನ್ನೂ ಮಾಡಿಸುತ್ತಾರೆ.

ಮತ್ತೆ ಈ ಈ ಬಾರ್ಬರ್ ಅಲ್ಲಿ ಯಾರು ಇರುವುದಿಲ್ಲ ಒಂದು ಚೇರ್ ಮಾತ್ರ ಇದೆ ಅದ್ರು ಸ್ಟೈಲಿಶ್ ಚಿತ್ರಗಳು ಕಾಣಸಿಗುತ್ತವೆ.